ಎಲ್ಲರು ತುಂಬಾ ಚೆನ್ನಾಗಿ ಯೋಗ ಕ್ಲಾಸಲ್ಲಿ ಹ್ಮ್ ನೋಡ್ ಮಾಡ್ತಾ ಇದ್ದಾರೆ ಯೋಗ ಅಂದ್ರೆ ಯೋಗವು ಭಾರತದ --

ಹಣ ಸಂಪಾದಿಸಬೇಕೆಂಬ ಛಲ ಇದೆ ಅದಕ್ಕೋಸ್ಕರ ಆಟೋ ಡ್ರೈವರ್ ಆಗಿ ಕೆಲಸ --